ಇದ ಇದನ್ನು ತಿನ್ನಲು ತುಂಬ ರುಚಿಕರವಾಗಿರುತ್ತದೆ ಮತ್ತೆ ತುಂಬ ಸಿಹಿಯಾಗಿ ಕೂಡ ಇರ್ತದೆ.

ಟಗರುಗಳನ್ನು ಇವ್ರು ಸಾಕಿದ್ದಾರೆ ಮತ್ತೆ ಇವುಗಳಿಗೆ ಒಂದು ಶೆಡ್ಡ ನ್ನು ಹಾಕಿದ್ದಾರೆ ಸುತ್ತಲೂ--

ಕಬ್ಬಿಣದ ಆ ಗೇಟ್ ಅನ್ನು ಕೂಡ ಹಾಕಿದ್ದಾರೆ ಒಂದು ನೀರಿನ ಪೈಪ್ ಇದೆ ಮತ್ತೆ ಇವೆಲ್ಲವೂ ಈ ಕಡೆ ನೋಡ್ತಾ ಇದ್ದಾವೆ.

ಆ ಇದರ ಹೊರಗಡೆನು ಕೂಡ ಎರಡು ಚೇರ್ಗ ಳನ್ನು ಇಟ್ಟಿದ್ದಾರೆ ಈ ಟೆಂಟ್ ಗಳನ್ನು ಹಗ್ಗದಿಂದ ಮತ್ತೆ --

ಇದರ ಸುತ್ತಲು ದೊಡ್ಡ ದೊಡ್ಡ ಮರಗಳು ಬೆಳೆದುಕೊಂಡು ಮತ್ತೊಂದು ಟವರ್ ಕಂಬ ಕೂಡ ಇದೆ ಹಾಗೆಯೇ ಇಲ್ಲಿ ಬಹಳಷ್ಟು ಜನ ಕೂಡಿಕೊಂಡು ಬೈಕ್ ಗಳು--

ಇದು ಒಂದು ಹೋಟೆಲ್ ನ ಚಿತ್ರವಾಗಿದೆ ಇಲ್ಲಿ ಆ ಬಹಳಷ್ಟು ಜನರು ಕುಳಿತುಕೊಂಡು ಊಟ ಮಾಡುತ್ತಿರುವ ಇದ್ದಾರೆ.

ಮತ್ತು ಇದರ ಕೆಳಗಡೆ ಟೈಲ್ಸ್ ಗಳನ್ನು ಹೊಂದಿಸಿ ಇ ಇದನ್ನು ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಮತ್ತೆ ಇದಕ್ಕೆ ಗೋಡೆಗೆ ಬಣ್ಣವನ್ನು ಬೆಳೆದಿದ್ದಾರೆ ವಿದ್ಯುತ್ ಬಲ್ಪು ಫ್ಯಾನು ಗಳು ಕಾಣಿಸಿದ್ದಾವೆ.

ಇದು ನೋಡಲು ಸೇಮ್ ಕಾಲೇಜ್ ತರ ಕಾಣ್ತಾ ಇದೆ.

ಇದು ಒಂದು ಕಾರ್ ನ ದೃಶ್ಯ ಕಾಣ್ತಾ ಇದೆ ಈ ಕಾರ್ ಬಿಳಿ ಬಣ್ಣದಲ್ಲಿದೆ ಮತ್ತು ಇದಕ್ಕೆ ನಾಲ್ಕು ಚಕ್ರಗಳಿವೆ.

ಅ ಸುತ್ತಲೂ ಕಾಂಪೌಂಡ ನ್ನು ಕಟ್ಟಿದ್ದಾರೆ ಕೆಳಗಡೆ ಟೈಲ್ಸ್ ಆಕಾರದಲ್ಲಿ ಕಟ್ಟಿದ್ದಾರೆ ಮತ್ತೆ ಇಲ್ಲಿ ಕಬ್ಬಿಣದ ಕಂಬಗಳು ಕಾಣ್ತಿದ್ದಾವೆ.

ಆ ಇವರೆಲ್ಲರೂ ಕುಳಿತುಕೊಂಡಿದ್ದಾರೆ ಒಬ್ಬ ಸರ್ ಅಂದ್ರೆ ಅಲ್ಲಿ ಪಕ್ಕದಲ್ಲಿ ನಿಂತುಕೊಂಡಿದ್ದಾರೆ ಮತ್ತೆ ಅವರ ಪಕ್ಕದಲ್ಲಿ ಒಂದು.

ಇದು ಫ್ರಿಜ್ ಗಳು ಒಂದು ಐಷಾರಾಮಿ ಫ್ರಿಜ್ ಗಳಾಗಿ ಕಾಣುತ್ತಿದ್ದಾವೆ.

ಹಾಗೇ ಪಕ್ಕದಲ್ಲಿ ಒಂದು ದೊಡ್ಡದಾದ ಮರ ಕೂಡ ಬೆಳೆದುಕೊಂಡು ಅದು ಹಚ್ಚ ಹಸುರಿನಿಂದ ಕೂಡಿದೆ ಮತ್ತೆ ಸುತ್ತಲು ಗಿ --

ಅದು ಆತನು ಕೂಡ ರೆಡಿ ಯಾಗಿ ನಿಂತುಕೊಂಡಿದ್ದಾನೆ ಈ ಕುದುರೆಯನ್ನು ಒಬ್ಬ ವ್ಯಕ್ತಿ ಎಳೆದು ಹಿಡಿದುಕೊಂಡಿದ್ದಾನೆ ಇದೊಂದು ಮದುವೆ ಸಮಯದಲ್ಲಿ ತೆಗೆದಂತ --

ಟ್ರೈಲರ್ ಅನ್ನು ರೆಡಿ ಮಾಡುತ್ತಿರುವ ದೃಶ್ಯ ದೃಶ್ಯದ ಅಂಗಡಿಯಾಗಿದೆ.

ತಗಡುಗಳು ಇಲ್ಲಿ ಇದ್ದಾವೆ ಮತ್ತೆ ಆ ಬಹಳಷ್ಟು ನೀಲಿ ಕಲರ್ ಅಲ್ಲಿ ಇವುಗಳನ್ನು ಬಳೆದಿದ್ದಾರೆ.

ಚಿತ್ರಗಳನ್ನು ಹಾಕಿದ್ದಾರೆ ಮತ್ತೆ ಅ ಹೆಸರುಗಳನ್ನು ಕೂಡ ಹಾಕಿದ್ದಾರೆ ಹಿಂದಗಡೆ ಬಹಳಷ್ಟು ಚಿತ್ರಗಳನ್ನು ಹಾಕಿದ್ದಾರೆ.

ಇದೊಂದು ಅ ಪಾರ್ಕ್ ನ ಚಿತ್ರವಾಗಿದೆ ಇಲ್ಲಿ ಇದರ ಈ ಮೈದಾನದ ಕೆಳಗಡೆ ಹುಲ್ಲ ಅಚ್ಚ ಹಸಿರಿನಿಂದ ಕುಡಿ ಬೆಳೆದು ಕೊಂಡಿದೆ.